ಇದು ರೈಲ್ವೆ ಸ್ಟೇಷನ್ ಇಲ್ಲೆಲ್ಲಾ ಜನ ಆ ಊರಿಂದ ಈ ಊರಿಗೆ ಈ ಊರಿಂದ ಆ ಊರಿಗೆ--

ಎಲ್ಲ ತರದ ಐಟಂ ಗಳನ್ನ ಹಾಕ್ಕೊಂಡು ಹೋಗ್ತಾರು ದೊಡ್ಡ ದೊಡ್ಡ ಊರಿಗೆಲ್ಲ ಕರ್ಕೊಂಡು ಹೋಗ್ತಾರು ಇದೆ ರೈಲ್ವೆ ಸ್ಟೇಷನ್ ಬೇರೆ ಯಾವೂರಲ್ಲಿ ಇರಲ್ಲ.

ಆಚರಣೆ ಮತ್ತು ಹ ಎಲ್ಲ ಚೆನ್ನಾಗಿರಬೇಕು.

ಇನ್ನೆಲ್ಲರೂ ತಪ್ಪು ತಿಳ್ಕೊಬೇಡಿ ಇದು ಅವರ ಹೊಟ್ಟೆಪಾಡು ಮಾಡಲೇಬೇಕು ನಿಮ್ಮ ಹೊಟ್ಟೆಪಾಡಿಗೆ ನೀವು ಬೇರೆ ಮಾಡ್ತೀರಾ.

ಅವರು ಟೆಂಪಲ್ ಹತ್ರ ಹೋಗಿದ್ದಾರೆ ಟೆಂಪಲ್ ಅಂದರೆ ದೇವಾಲಯ ಆ ದೇವಾಲಯ ತುಂಬಾ ಚೆನ್ನಾಗಿದೆ ಇದು ಯಾವುದೊ ಹಳೆಯ ಕಾಲದ ದೇವಾಲಯ ಅದರ ಮೇಲೆ ಚಿನ್ನದ ಕಲಶ ಇದೆ.

ಇಲ್ಲಿ ಯಶ್ ರವರ ರೂಪಾಂತರಕಾ ಮ್ಯಾಗಜಿನ್ ತರಂಗ ಇದೆ ತರಂಗ ಓದಿದೀನಿ ತುಂಬಾ ಚೆನ್ನಾಗಿರತ್ತೆ.

ಆ ಉದ್ಯೋಗ ವಾರ್ತೆ ಅಂತ ಒಂದಿದೆ ಅದರಿಂದ ಉದ್ಯೋಗ ಸಿಗುತ್ತೆ.

ಪರಿಸರ ಹೋರಾಟಗಾರರು ಇದರ ಬಗ್ಗೆ ತಲಿ ಕೆಡಿಸ್ಕೊಬೇಕು.

ಚೆನ್ನಾಗಿದೆ ಹ ಆ ಒಳ್ಳೆ ಈಗ ಒಳ್ಳೆ ಗುಣಮಟ್ಟದ ಗಾಳಿಯನ್ನು ಕೊಡುತ್ತದೆ.

ಆದ್ರೂ ಇಲ್ಲಿ ಅಕ್ಕಿ ಸಿಗುತ್ತೆ ನಾಷ್ಟಾ ಮಾಡಬಹುದು ನಾಷ್ಟದಿಂದ ಅಕ್ಕಿ ಮಾಡು--

ಇದು ಗಣೇಶ ಉತ್ಸವ ಚೆನ್ನಾಗಿದೆ ನೀರಜ್ ರವರ ಫೋಟೋ ಹಾಕಿದ್ದಾರೆ ಪೃಥ್ವಿರಾಜ್ ಚವಾಣ್ ಫೋಟೋ ಹಾಕಿದ್ದಾರೆ.

ಗಣೇಶ ಇದ್ದಾನೆ ತುಂಬಾ ಚೆನ್ನಾಗಿ ಅನಿಸ್ತು ಜೈ ಗಣೇಶ ಜೈ ಶ್ರೀ ರಾಮ್.